ಇದ ಸುಂದರವಾದ ಒಂದು ಅದ್ಬುತವಾದ ಗಂಗಾವತಿ ಮತ್ತು ವಿಜಯವಾಡದ ಒಂದು ಬಸ್ ನಿಲ್ದಾಣ ಈ ಬಸ್ ನಿಲ್ದಾಣದಲ್ಲಿ ದಿನನಿತ್ಯ ಜನರು ಹೋಡಾಡುವುದನ್ನು ನಾವು ನೋಡಬಹುದು.

ಒಂದು ಸುಂದರವಾಗಿರುವ ಒಂದು ಎಲೆಕ್ಟ್ರಿಕಲ್ ಮೆಷಿನ್ ಅನ್ನು ನಾವು ಕಾಣಬಹುದು ಇಲ್ಲಿ ಎಲ್ಲ ತರಹದ ಎಲೆಕ್ಟ್ರಿಕಲ್ ಮೆಷಿನ್ ಕಾಣುತ್ತೇವೆ.

ಹೆಚ್ಚು ಜನರು ಬಂದಿರುವಂತ ಒಂದು ಎಲೆಕ್ಟ್ರಿಕಲ್ ಮೆಷಿನ್ ನಾವು ನೋಡುವಂತ ಒಂದು ಮೆಷಿನ್ ಆಗಿದೆ ಅತಿ ಹೆಚ್ಚು ಮೆಷಿನ್ ಗಳು ಕಾಣುತ್ತವೆ .